ಅಲ್ಲಿ ಹೋಗಿ ಕುತ್ಕೊಂಡು ಸೆಲ್ಫೀ ತಕ್ಕೊಳೋದು ಈ ತರ ಎಲ್ಲ ಮಾಡಿದ್ರೆ ತುಂಬಾನೆ ಫೀಲ್ .--

ಪಾರ್ಕ್ ಅಂದ್ರೆ ಯಾರಿಗ್ ತಾನೆ ಇಷ್ಟ ಇಲ್ಲ ನನ್ಗಂತೂ ತುಂಬಾನೆ ಇಷ್ಟ ಪಾರ್ಕ್ ಗೆ ಹೋಗಿ ಅಲ್ಲಿನ ವಾತಾವರಣ ಅಂದ್ರೆ ಅಲ್ಲಿನ ಶುದ್ದ ಗಾಳಿಯನ್ನ ತಗೊಂಡು --

ಮತ್ತೆ ಅಲ್ಲಿ ವಾ ವಾಲ್ ಮಾಡಿ ಮತ್ತೆ ಯೋಗ ಮಾಡಿ ತುಂಬಾನೆ ಒಳೇದು ಆರೋಗ್ಯಕ್ಕೆ ತುಂಬಾನೆ ಚ್ಎನಾಗಿರುತ್ತೆ ಡೈಲಿ ಬೆಳಗ್ಗೆ ನಾನು ಅ ಪಾರ್ಕ್ ಗೆ ಹೋಗಿ --

ಹಾಗೆ ಚರ್ಚ್ನಲ್ಲಿ ಎಜ್ಯುಕೇಷನ್ ಕೂಡ ತುಂಬಾನೆ ಚೆನ್ನಾಗಿರುತ್ತೆ ಚರ್ಚ್ ಅಂದ್ರೇನೆ ತುಂಬಾನೆ ಇಷ್ಟ .

ಮತ್ತೆ ಕೆರೆ ಬಾವಿ ಈ ತರಗಳೆಲ್ಲ ನೀರ್ಗಳು ತುಂಬಾನೆ ಜಾಸ್ತಿ ಇರುತ್ತೆ ಹಾಗಾಗಿ.

ಕಮಲದ್ ಹೂ ಅಂದ್ರೆ ಯಾರಗ್ ತಾನೆ ಇಷ್ಟ ಇರ್ಲ್ಲ ಅದು ನೀರನಲ್ಲಿ ಮತೆ ಕೆಸ್ರಲ್ಲಿ ಬೆಳೆಯುತ್ತೆ ತುಂಬಾನೆ ನೋಡಕಾಷ್ಟು ಸುಂದರವಾಗಿರ್ತುತ್ತೆ.

ತರದ್ದು ಇವೆಂಟ್ ಗಳಿಗೆ ಒಂದೊಂದು ರೀತಿಯ ಸೂಟ್ ಆಗೊ ರೀತಿ ಡೆಕೊರೇಟ್ ಮಡ್ತಾರೆ ಹಾಗಾಗಿ ಡೆಕೊರೇಷನ್ ತುಂಬಾನೆ ಗ್ರ್ಯಾಂಡ್ ಆಗಿರುತ್ತೆ ಅವ್ರು ತುಂಬಾನೆ ಕರ್ಚ್ ಮಾಡಿ ಡೆಕೊರೇಟ್ ಮ --

ಒಂದೊಂದ್ ಸರ್ಕಲ್ ಗಂತ ಸಿಂಬಲ್ ಮಾಡಿರ್ತಾರೆ ಆ ಸರ್ಕಲ್ ಗೆ ಅದೆ ಹೆಸ್ರೆ ಇಟ್ಟಿರ್ತಾರೆ ಆಆ ದಿನಚರಣೆಗಳು ಅವ್ರು ಹುಟ್ಟಿದ್ ಅಥವ ಸತ್ತದ್ ಬಂದ್ರೆ ಅದಕ್ಕೆಲ್ಲ --

ಹೂವಿನ ಹಾರ ಹಾಕಿ ಎಲ್ಲ ಡೆಕೊರೇಟ್ ಮಾಡಿರ್ತಾರೆ --

ಈ ತರ ಜನಗಳನ್ನ ನಾವು ಸಂತೆಯಲ್ಲಾಗ್ಲಿ ಯಾವುದಾದ್ರು ಜಾತ್ರೆಯಲ್ಲಾಗ್ಲಿ ಎಲ್ಲ ಮದುವೆಯಲ್ಲಾಗ್ಲಿ ತುಂಬಾನೆ ಜ ಜನ ಜಾ --

ಈ ತರ ಕೋಲೇಜ್ ಗಳಲ್ಲಿ ಅಲ್ಲಿ ಓದ್ಬೆಕಾದ್ರೆ ತುಂಬಾನೆ ಅಮೌಂಟ್ ಕಟ್ಟ್ ಬೇಗಾಗುತ್ತೆ ಒಳ್ಳೆ ಎಜ್ಯುಕೇಷನ್ ಕೂಡ ಸಿಗುತ್ತೆ ತುಂಬಾನೆ --

ಆ ಜಾಸ್ತಿ ಹುಡ್ಗ್ರು ಇರ್ತಾವೆ ಎಜ್ಯುಕೇಷನ್ ಚಲೋ ಇರುತ್ತೆ.

ಈ ತರ ವಾಸ್ತುಶಿಲ್ಪಗಳನ್ನ ಹಿಂದಿನ್ ಕಾಲದಲ್ಲಿ ನಾನು ನೋಡ್ತಿದ್ವಿ ಈ ತರ ಕೋಟೆ ಆಗ್ಲಿ ದೇವಸ್ಥಾನಗಳಲ್ಲಾಗ್ಲಿ ಈವಾಗ ಎಲ್ಲ ಅಷ್ಟು ಚೆನಾಗಿಲ್ಲ.

ಯಾರಗ್ ತಾನೆ ಮದುವೆ ಆಗಕ್ಕ್ ಇಷ್ಟ ಆಗಿರಂಗಿಲ್ಲ ಮದುವೆ ಈವಾಗ್ ಮಾಡೋದಕ್ಕೆ ಎಷ್ಟು ಒಳ್ಳೆ ಕೆಲ್ಸ.

ಕಾಫಿ ಯಾರ್ಗ್ತಾನೆ ಇಷ್ಟ ಆಗಲ್ಲ ನನ್ಗಂತು ತುಂಬಾನೆ ಇಷ್ಟ ಕಾಫಿ ಬೂಸ್ಟ್ ಹೋರ್ಲಿಕ್ಸ್ ಎಲ್ಲವು ಅದ್ರಲ್ಲಿ ಕಾಫಿ ಅಂತು ತುಂಬಾನೆ ಇಷ್ಟ ನಾನ್ ಡೈಲಿ ಕಾಫಿ ಮಾಡ್ತೀನಿ .

ಈ ಬುಕ್ಕ್ ಗಳನ್ನ ಓದೊದ್ರಿಂದ ನಮಗೆ ನೋಲೆಡ್ಜ್ ತುಂಬಾನೆ ಬರುತ್ತೆ ಒಂದು ವಿಷಯದಿಂದ ಇನ್ನೊಂದು ವಿಷಯ ತಿಳ್ಕೊಂತಿವಿ ಬುಕ್ಕ್ ಇಂದ ತುಂಬಾ ಯೂಸ್ಫುಲ್ ಆಗಿತುತ್ತೆ.

ಕಾಡನ್ನು ಉಳಿಸಿ ನಾಡನ್ನ ಬೆಳಸಿ. ಈತರ ಅಂತಾರಲ್ಲ ತುಂಬಾನೆ ಇಷ್ಟ. ಕಾಡುಗಳನ್ನ ಕಡಿಬಾರ್ದು ಅವುಗಳಂದ್ ನಂಗ್ ತುಂಬಾನೆ --

ಹಾಲಿನ್ ಬರ್ಫಿ ಈ ರೀತಿ ಎಲ್ಲ ಓ ಹಾಲಿನಿಂದ ಪನ್ನೀರು ಈ ರೀತಿ ಎಲ್ಲ ಐಟಮ್ ಗಳ ಹಾಲಿನಿಂದ ಯಾವ್ ಯಾವ ಮಾಡಿರ್ತಾರೊ ಅವಗಳೆಲ್ಲ್ ಸಿಗುತ್ತೆ ಹಾಲು ಮೊಸರು ತುಂಬಾನೆ ಒಳ್ಳೇದು .

ಉಳ್ಕೊಂಡ್ತಾ ಅವ್ರು ಅ ಚರ್ಚ್ ನಲ್ಲಿರೋ ಮಾರ್ಗದರ್ಶನದಲ್ಲಿ ಓದ್ ತಿರ್.